ಬ್ಲೂ ಹಾಗು ಎಲ್ಲೋ ಕಲರ್ ಮಷೀನ್ ಅನ್ನು ನಾವು ಇಲ್ಲಿ ನೋಡಬಹುದು.

ಇದರಲ್ಲಿ ವಾಹನಕ್ಕೆ ಸಂಬಂಧಿಸಿದ ಪಾಠಗಳನ್ನು ನೋಡಬಹುದು ಕಾರನ್ನು ಸರ್ವಿಸ್ ಮಾಡಲು ನಿಲ್ಲಿಸಿದ್ದಾರೆ.

ಇದು ಒಂದು ಬೇಕರಿ ಇದರಲ್ಲಿ ಒರಿಯೋ ಬಿಸ್ಕೆಟ್ ಹಾಗೂ ಕಿಟ್ ಕೋಟ್ ಕಿಟ್ ಕ್ಯಾಟ್ ಚಾಕಲೇಟ್ --

ಇದು ಒಂದು ಶಾಲೆಯನ್ನು ನಿರ್ಮಾಣ ಮಾಡುತ್ತಿರುವ ಸ್ಥಳವಾಗಿದೆ. ಇಲ್ಲಿ ಶಾಲೆಯನ್ನುನಿರ್ಮಾಣ ಮಾಡುತ್ತಾ ಇದ್ದಾರೆ.

ಅಪ್ಪು ರಿಲ್ಯಾಕ್ಸ್ ಪಾಯಿಂಟ್ ಎಂದು ಬರೆಯಲಾಗಿದೆ.

ಇದು ಕಾಫಿ ಟೀ ಹೋಟೆಲ್ ಇದರ ಮೇಲೆ ನೀಲಿ ಬಣ್ಣದಿಂದ ಕಾಫಿ ವಿಥ್ ಕಾಫಿ ಡೇ ಎಂದು ಬರೆಯಲಾಗಿದೆ ನೋಡಲು ತುಂಬಾ ಸುಂದರವಾಗಿದ್ದು ಜನರು ಆಕರ್ಷಿಸಬಹುದು.